ಇದೊಂದು ಶನಿ ಮಹಾತ್ಮನ ದೇವಸ್ಥಾನ ಆಗಿದೆ ಶನಿ ಮಹಾತ್ಮನ ಹಾಗು ರಾಘವೇಂದ್ರ ಸ್ವಾಮಿಗಳು --

ಇದು ಅಪಾರ್ಟ್ಮೆಂಟ್ ರೀತಿಯಲ್ಲಿ ಕಾಣುತ್ತದೆ ಹಾಗು ಮುಂದೆ ದೊಡ್ಡ ಪಾರ್ಕ್ ಹಸಿರು ಪಾರ್ಕ್ ನಿಂದ ಕೂಡಿದೆ ಕೆಂಪು --

ಆಹ್ಹ್ ಬಿಳಿ ಹಾಗು ಕೆಂಪು ಬಣ್ಣದ ಗೋಡೆ ಆಗಿದೆ ಕಂಬಿಯು ಅರಶಿನ ಬಣ್ಣದ ಕಂಬಿಯಾಗಿದೆ.

ಆಹ್ಹ್ ಹಾಗು ಒಂದು ಏದುಗಡೆ ಗಾಜಿನ ಆಹ್ಹ್ ಗಾಜಿನ ಬಾಗಿಲುಗಳು ಇವೆ ಹಾಗು ಟೈಲ್ಸ್ --

ಇದು ಒಂದು ಅನ್ನ ಶೀಟಿನ ಮನೆಯಾಗಿದೆ ಶೀಟಿನ ಮನೆಯ ಮುಂದೆ ಚೇರ್ ಇದೆ ಹಾಗು ಒಂದು ಗಾಡಿ ನಿಂತಿದೆ ಒಂದು --

ಕಲರ್ ಕಲರ್ ಲೈಟ್ಗ ಳನ್ನು ಬಿಟ್ಟಿದ್ದಾರೆ ಆಹ್ಹ್ ಲೈಟ್ಗ ಳು ಹಳದಿ ಕೆಂಪು --

ಒಬ್ಬ ಕಾರ್ಮಿಕ ಕೂತಿದ್ದಾನೆ ಒಬ್ಬ ಕಾರ್ಮಿಕ ನಿಂತಿದ್ದಾನೆ ಒಬ್ಬ ಕೆಲಸ ಮಾಡುತ್ತಿದ್ದಾನೆ ಮೇಲೆ --

ಈ ಚಿತ್ರದಲ್ಲಿ ನೋಡುವುದಾದರೆ ಸುತ್ತ ಗಿಡಮರಗಳಿವೆ ಆಚೆ ದೊಡ್ಡ ಆಚೆ ಮೇಲೆ ಬಳ್ಳಾರಿಯು --

ಒಂದು ಕೆಂಚ್ ಕಲರ್ ಗೇಟ್ ಹಾಗು ಮುಂದೆ ಒಂದು ಗಾಡಿಯ ಮುಂದೆ ಒಂದು ಮನುಷ್ಯ ನಿಂತಿದ್ದಾನೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಒಂದು ದಾರುಕ ಕ್ಲಿನಿಕ್ ಆಹ್ಹ್ ಕಾಣಿಸುತ್ತದೆ .

ಇದು ಒಂದು ಯೂನಿಯನ್ ಬ್ಯಾಂಕ್ ಸಂಸ್ಥೆ ಹಾಗೆ ಕಾಣಿಸುತ್ತದೆ ಹಾಗು ಪಕ್ಕದಲ್ಲಿ ಒಂದು ಅಂಗಡಿ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ನೋಡುವುದು ಒಂದು ಪ್ರೈವೇಟ್ ಬಸ್ಸ್ಟ್ಯಾಂಡ್ ತರ ಕಾಣಿಸುತ್ತದೆ ಅಲ್ಲಿ ಒಂದು ಕೆಂಪು ಬಸ್ ಪಿಂಕ್ ಬಸ್ ಒಂದು ವೈಟ್ ಬಸ್ --

ಆಹ್ಹ್ ಕಲ್ಲು ಚಿಪ್ಸ್ಗ ಳನ್ನು ಹಾಕಿದ್ದಾರೆ ಒಂದು ಕೆಂಪು ಗೋಡೆಯಿಂದ ಹಿಂಭಾಗ --

ಸುತ್ತ ಕಪ್ಪು ಬೆಟ್ಟಗಳು ಬಿಳಿ ಆಕಾಶ ನೀರು ಬಹಳ ರಮಣೀಯವಾಗಿ ಹರಿ --

ಕೆಂಪು ಅಂಚಾಳ್ ಹಾಕಿದ್ದಾರೆ ಒಂದು ಲೈಟ್ ಬಲ್ಬ್ ಬೈಕ್ ನಿಲ್ಸಿದ್ದಾರೆ ಹಾಗು .

ಇದೊಂದು ಕಾರು ಕಾರ್ ನ್ನು ಕಾರ್ ಕಾ ಬಿಳಿ ಕಾರು ಇನ್ನೊಂದು ಬಿಳಿ ಕಾರ್ ನಿಂತಿದೆ ಸುತ್ತ ಗಿಡಮರಗಳಿವೆ.

ಹಚ್ಚ ಹಸಿರಿನ ಬಣ್ಣದಿಂದ ಹಾಗು ಬಿಳಿ ಬಣ್ಣದಿಂದ ಕೂಡಿದೆ ಹೊರಗಡೆ ಬಿಳಿ ಕಂಬಿ ಗಳು ಹಾಗು ಬಿಳಿ ಕಂಬಳಿಗೆ.

ಹಾಗು ಕೆಂಪು ಚೇರ್ ನ್ನು ಇಟ್ಟಿರುವುದನ್ನು ನೋಡಬಹುದು ಒಂದು ಕಾಫಿ ಕಲರ್ ಟೇಬಲ್ ನಿಂದ ನಿಂತ್ಕೊಂಡು ನಿಂತ್ಕೊಂಡು ನೋಡೋದು.

ಹಾಗು ಸುತ್ತ ಗಿಡಮರಗಳಿವೆ ಒಂದು ಆಟೋರಿಕ್ಷಾ ಹೋಗುತ್ತಿದೆ ಒಂದು ಒಬ್ಬಳು ಹುಡುಗಿ ಹೋಗುತ್ತಿದ್ದಾಳೆ ಒಂದು ಬೈಕ್ ನಿಂತಿದೆ ಹಾಗು--